ನಾವು ದಿನ ನಿತ್ಯ ಬಳಸುವಂಥ ವಸ್ತುವನ್ನು ತೆಗೆದು ಕೊಂಡು ಒಂದು --

ಅಗಡಿಯರು ನಮ್ಗೆ ಯಾವದೆ ರೀತಿಯ ಬಟ್ಟೆ ಬೇಕು ಅದೇ ರೀತಿಯನ್ನು ನಾವು ಇಲ್ಲಿ ಹೋಗಿ ದೊರಕುತ್ತದೆ.

ಹಾಗು ಅತ್ಯುತಮ ಬಳೆ ಅನಸ್ತಾರೆ.

ತರಕಾರಿ ಮಾರುವುದು ನಮಗೆ ಯಾವುದೆಲ್ಲ ತರಕಾರಿ ಬೇಕು ತರಕಾರಿ ನಾವು ತೆಗೆದುಕೊಂಡು --